ಇದು ತುಂಬಾ ದೊಡ್ಡದಾಗಿ ಎತ್ತರವಾಗಿ ಕಾಣಿಸುತ್ತಿರುವ ಕಟ್ಟಡ ತುಂಬಾ ದೊಡ್ಡದಾಗಿ ಕಾಣಿಸುತ್ತಿರುವ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿದ್ದು ತುಂಬಾ ದೊಡ್ಡದಾಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ--

ಇದು ಮರ ಗಿಡಗಳುಆರು ನೀರು ಕೊಡುವ ರಾಜೀವರಾಜ್ಯದ ಐದು--

ಕೇರಾಯ ರೂಪದಲ್ಲಿ ಕಾಣಿಸುತ್ತಾದೆ ಇವನು ನೋಡಲು ತುಂಬಾ ಚೆನ್ನಾಗಿದೆ ಸುತ್ತಳು ಗಿಡ ಮರಗಳ್ಳಿದ ಕೂಡಿದ ಇದನ್ನು ನೋಡಳು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಸುತ್ತಲು ಬೆಟ್ಟ ಗುಡ್ಡ ಕಲ್ಲು ಬೆಟ್ಟಗಲಿನಂದ ಕೂಡಿದೆ.

ಸ್ಥಳವಾಗಿದೆ ಸುತ್ತಲು ಗಿಡ ಮರಗಳಿಂದ ಕೂಡಿದೆ ನೀರು ತುಂಬಾ ತಿಳಿಯಾಗಿ ಹರಿಯುತ್ತಿದೆ ನೋಡಲು ತುಂಬಾ ಚೆನ್ನಾಗಿದೆ ಆಕಾಶದೊಂದು ಕಾಣಿಸುತ್ತಿದೆ ಗಿಡ ಮರಗಳಿಂದ --